ಮತ್ತೆ ಮಕ್ಕಳಿಗೆ ಬಾಳ ಇದು ಅದರಿಂದ ನೋಡುವುದರಿಂದ ಬಹಳ ಸಂತೋಷ ಪಡ್ತಾರೆ. ಜನ್ರಿಗೆ ಎಲ್ಲಾರ್ಗು ಇಷ್ಟ ಆಗ್ತದೆ ಯಾಕೆಂದ್ರೆ ನೀರಿಂದ ಅಲ್ಲ ಚನ್ನಾಗ್ ಇರ್ತದೆ ಇದು.

ಜಾತ್ರೆ ಜನರು ಎಲ್ಲರು ಕೂಡಿ ಬರ್ತಾರೆ.

ಆ ಹೈರ್ಸ್ಟೈಲ್ ಇಂದ ಹಿಡಿದು ಎಲ್ಲ ರೀತಿಯ ಸರ್ವಿಸ್ ಯನ್ನು ಅವರು ಕೊಡುತ್ತಾರೆ ಹೆಣ್ಣುಮಕ್ಕಳಿಗೆ ಇದರಿಂದ ಬಹಳ ಉಪಯೋಗ ಅತಿ ಸುಂದರವಾಗಿ ಕಾಣಲಿಕೆ --

ಆಫೀಸ್ ಯಾವುದೇ ಆಫೀಸ್ ಯಲ್ಲಿ ಅಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ ಮೇಲುವರ್ಗದಿಂದ ಕೆಲವರ್ದವರು ಎಲ್ಲ ಜನರು ಇರ್ತಾರೆ.

ತಂತ್ರಜ್ಞಾನ ಹೆಚ್ಚಾಗಿ ಬೆಳೆದ್ರುವುದರಿಂದ ಅಹ್ ಅಹ್ ಟ್ರ್ಯಾಕ್ಟರ್ಗಳಿಗೆ --

ಬೇಕರಿ ಬೇಕರಿಯಲ್ಲಿ ಸಿಹಿ ತಿಂಡಿಗಳು.

ಫ್ರೈ ಆಗಿರತಕ್ಕಂತ ಅಹ್ ಎಣ್ಣೆಯಲ್ಲಿ ಕರೆದಿತಕ್ಕಂತಹ ಎಲ್ಲ ಬಗೆಯ ಚಿಪ್ಸ್ ಗಳು ಸಿಗುತ್ತವೆ ಕೋಲ್ಡ್ ಡ್ರಿಂಕ್ಸ್ ಗಳು ಕೂಡ ಸಿಗುತ್ತವೆ.

ದೇವರಿಗೆ ಏರಿಸ್ತಾರೆ ಇದು ಹೂವಿಂದಾಗುವ ಉಪಯೋಗ.

ಪ್ರಾನ್ಸ್ ಇದನ್ನು ಸಿಂಗಡಿ ಮೀನು ಅಂತು ಕರೆಯುತ್ತಾರೆ ಇದು ನೀರಿನಲ್ಲಿ ಇರ್ತಕಾಂತ ಜೀವಿಯಾಗಿದೆ.